ಇಲ್ಲಿ ಒಳಗಡೆ ಬಹಳಷ್ಟು ಲೈಟ್ಸ್ ಗಳು ಇವೆ.

ವಸ್ತುಗಳೆಂದರೆ ಪಾರ್ಲೆ ಜಿ ಬಿಸ್ಕೆಟ್ --

ಇಲ್ಲಿ ಎದ್ರುಗಡೆ ಎರಡು ಬಾಲ್ಸ್ ಗಳು ಕಾಣುತ್ತಾ ಇವೆ.

ಇಲ್ಲಿ ಎದ್ರುಗಡೆ ಕೆಫೆ ಜ್ಯೂಸ್ ಜೋಕಿ ಅಂತ ಅಂಗಡಿ ಇದೆ.

ಆ ಕಟ್ಟಡದ ಎದ್ರುಗಡೆ ಗಿಡಗಳು ಇವೆ.

ದೂರ ದೂರದಲ್ಲಿ ಬಹಳಷ್ಟು ಗಿಡ ಮರಗಳು ಕೂಡ ಇವೆ.

ಮತ್ತು ಗಿಡ ಮರಗಳು ಕೂಡ ಇವೆ.

ಇಲ್ಲಿ ಎದ್ರುಗಡೆ ನಾಲ್ಕರಿಂದ ಐದು ಗಿಡಗಳು ಕಾಣುತ್ತಾ ಇವೆ.

ಮಷಿನ್ ಗೆ ಒಂದು ಚೀಲವನ್ನು ಜೋಗಿಕ್ಕಿದ್ದಾರೆ.

ಅವನು ಅವನ ಕೆಲವನ್ನು ಮಾಡುತ್ತಾ ಇದ್ದಾನೆ.

ಕಟ್ಟಡದ ಎದುರುಗಡೆ ಬಹಳಷ್ಟು ಬೈಕ್ಸ್ ಗಳು ನಿಂತಿವೆ.

ಇಲ್ಲಿ ಎದ್ರುಗಡೆ ಒಂದು ಬೋರ್ಡ್ ಇದೆ.

ಮತ್ತು ಒಳಗಡೆ ಬಹಳಷ್ಟು ಲೈಟ್ಸ್ ಗಳು ಇವೆ.

ಆ ಕಟ್ಟಡದ ಒಳಗಡೆ ಬಹಳಷ್ಟು ಗಿಡ ಮರಗಳು ಕೂಡ ಇವೆ.

ಅಕ್ಕ ಪಕ್ಕದಲ್ಲಿ ಕೂಡ ಗಿಡ ಮರಗಳು ಕೂಡ ಕಾಣುತ್ತಿವೆ.